ತುಂಬಾ ವಾಟರ್ ಬಾಟಲ್ ಗಾರ್ಡ್ಸ್ ಇದೆ ವಾಟರ್ ಬಾಟಲ್ ಕ್ಯಾನ್ ಇದವೆ ಅಲ್ಲಿ ತುಂಬಾ ಲೈಟಿಂಗ್ಸ್ ಇದವೆ ಅದಕ್ಕೆ ನೋಡೋದಕ್ಕೆ ಇತ್ತೀಚಿಗೆ ಹೇಳಬಹುದು ನಾವು--

ಕೆ.ಕೆ.ಆರ್ ರ್.ಸಿ.ಬಿ ಮ್ಯಾಚ್ ನೋಡುತ್ತಿದ್ದೇನೆ ನಾನು ಕೂತಕೊಂಡಿ